ಪೇಟಿಎಂ ಕಾರ್ಡ್ ಇದೆ ಒಬ್ಬರು ಹೊರಗಡೆ ಎರಡು ಕೈ ಜೇಬಲ್ಲಿಟ್ಟುಕೊಂಡು ನಿಂತಿದ್ದಾರೆ.

ಕಾಳ್ ಅಲ್ ಒಂದು ನೀರಿನ್ ಬಾಟಲ್ ಇದೆ ಗೇಟ್ ಇದೆ ಫ್ಯಾನ್ ಗಳಿದ್ದಾವೆ.

ಇದು ಒಂದು ಕಾಫಿ ಯ ಅಂಗಡಿ.

ಕಟ್ಟೆಯ ಮೇಲ್ ಪಾಟ್ ಗಳಿದ್ದಾವೆ ಗುಲಾಬಿ ಹೂವಿನ್ ಗಿಡಗಳಿದ್ದಾವೆ.

ಇಲ್ಲಿ ಬಿಡ್ಲಿಂಗ್ ಅಳಿದ್ದಾವೆ ಲೈಟ್ ಕಂಬಿಗಳಿದ್ದಾವೆ.

ಬಾಳೆಕಾಯಿ ಚಿಪ್ಸ್ ಪಾಕೆಟ್ ಗಳು ಜೋಡಿಸಿ ಇಟ್ಟಿದ್ದಾರೆ ಬ್ರೆಡ್ ಗಳ ಪಾಕೆಟ್ ಗಳು ಜೋಡಿಸಿ ಇಟ್ಟಿದ್ದಾರೆ.

ಇಲ್ಲೊಂದು ಆಟೋ ಇದೆ ಆಟೋ ಫುಲ್ ಟ್ರೇ ಗಳಿದ್ದಾವೆ.

ಹಿಂದಗಡೆ ಪೆಂಡಾಲ್ ಹಾಕಿದ್ದಾರೆ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ ಬ್ಯಾನರ್ ಇದೆ.

ಪಾರ್ಕ್ ಸುತ್ತಲು ಗೇಟ್ ಹಾಕಿದ್ದಾರೆ ಗೇಟ್ಗೆ ಹಸಿರು ಬಣ್ಣ ಹಾಕಿದ್ದಾರೆ.

ಇಲ್ಲಿ ಲೈಟ್ಸ್ ಗಳು ಹಾಕಿದ್ದಾರೆ ಕನ್ನಡಿಗಳು ಇದ್ದಾವೆ ಮೇಲೆ ಟೀ ಕಪ್ ಗಳು ನೇತಾಡುತ್ತಿದ್ದಾವೆ.

ಒಂದು ಬ್ರೌನ್ ಕಲರ್ ಕಾರ್ ಇದೆ.

ಅಂಗಡಿಯ ಬಾಗಿ ಅ ಅಂಗಡಿಯ ಬಾಗಿಲು ಮತ್ತು ಕಿಡಕಿಗಳ್ ಇದ್ದಾವೆ.

ಹೊರಗಡೆ ಬಾಗಿಲ ಪಕ್ಕದಲ್ಲಿ ಒಂದು ನವಿಲಿನ ಚಿತ್ರವಿದೆ.

ಲೈಟ್ಸ್ ಗಳಿದ್ದಾವೆ ಒಂದು ಸಿಸಿ ಕ್ಯಾಮೆರಾ ಇದೆ.

ಬಿಳಿ ಮತ್ತು ನೀಲಿ ಕಲರ್ ಇದೆ.